ಇವುಗಳು ನೀರು ಅಥವಾ ಪಾರಿವಾಳ ನೀರು ಕುಡಿಯಲು --

ಟೇಬಲ್ ಮೇಲ್ಗಡೆ ಒಂದು ಬಾಟಲು ಗ್ಲಾಸು--

ಬಳ್ಳಾರಿ ಒಂಕೋ ಕೇರ್ ಸೆಂಟರ್ .

ಇದು ಒಂದು ಕೊಪ್ಪಳದ ಜಿಲ್ಲೆಯಲ್ಲಿರುವ ತಿಮ್ಮಕ್ಕನ ಪಾರ್ಕಿ ನಲ್ಲಿ ಕಂಡುಬರುವ.

ಸಾಬುಕರ್ ಪುಡಿ ಅಥವಾ ಯಾವ್ದೋ ಶಾಂಪೂ ವನು ಬಳಸಿ ತುಂಬ ಕ್ಲೀನ್ ಆಗಿ ಮಾಡುತ್ತಿರುವುದನ್ನು ನೋಡ್ --

ರಿಶಾರ್ಟ್ ಭಾರತಿ ಪಬ್ಲಿಕ್ ಸ್ಕೂಲ್ ಎಂದು--

ಬ್ಯಾನರ್ ಅನ್ನು ಕಾಣಬಹುದು ಹಲವಾರು ವ್ಯಕ್ತಿಗಳಲ್ಲಿ ಪಾತ್ರ --

ಒಂದು ಹಸು ಮರಿ ಹಸುವಿಗೆ ಜನ್ಮ ನೀಡುವುದನ್ನು ಕಾಣಬಹುದು ಅದನ್ನು ಒಂದು--

ಮೋಡವನ್ನು ಕಾಣಬಹುದು ಮತ್ತು ಅಂಚಿನ ರೂಪದ ಮನೆಗಳನ್ನು ಕಾಣಬಹುದು.

ಶ್ರೀ ವಿಠ್ಠಲ ಕೃಷ್ಣ ದೇವಸ್ಥಾನ ಎಂದು ಬರೆಯಲಾಗಿದೆ.

ದೊಡ್ಡದಾದ ಒಂದು ಹಾಸ್ಟೆಲ್ ರೂಪದ ವ್ಯವಸ್ಥೆಯ ರೂಂ ಆಗಿದ್ದು--

ಇದರೊಳಗು ಮತ್ತು ವಿವಿಧ ರೂಪದ ವಸ್ತುಗಳು ದೊರೆಯುತ್ತವೆ.